ಹ್ಮ ನಮ್ಗೆ ಎರಡು ದಿನ ರಜೆ ಇತ್ತು ನಿನ್ನೆ Saturday Sunday ರಜಾ ಇರುತ್ತೆ usually ಹೋರ್ಗಡೆ ಹೋಗ್ತಾ ಇದ್ವಿ ಈ ಸಲ ಮನೆ ಬಿಟ್ಟು ಹೊರಗ್ಹೋಗುಕು ಆಗ್ತಾಇಲ್ಲ. ಹ್ಮ ಅಷ್ಟೊಂದ್ ಮಳೆ ಇದ್ಯಲ್ಲ. ಮಳೆಗಿಂತ ಚಳಿ ಇಲ್ಲಿ ಮೂರಲ್ಲಿ ಒಂದ್ ಇಪ್ಪತ್ತಾರ್ ಇಪ್ಪತ್ತೇಳ್‌ degree ಇದ್ರೆ ಇಲ್ಲಿ ಹತ್ತೊಂಬತ್ತು ಹದ್ನೆಂಟು degree ಇದೆ ಒಂದ್ ಎರ್ಡ್ ಗಂಟೆ ಬೆಳ್ಳೆಗ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಚಳಿ ರಾತ್ರಿಯಿನ್ನೂ ಕಮ್ಮಿಯಾಗುತ್ತ್, ಹದ್ನಾರಕ್ಕೆಲ್ಲ ಹೋಗತ್ತೆ.

ಹ ಹೌದಾ ಇಲ್ಲಿಯೂ ಇಲ್ಲಿಯೂ ಹಾಗೆಯೇ ಎಂತ ದೇವರದ್ದೆಲ್ಲ function ಕೋಲ ಎಲ್ಲ ಎಂತ ಆಗುವಾಗ ಸಹ ತುಂಬ ಮಳೆಯಿದೆ ಜನಯೆಲ್ಲ ತುಂಬಾ ಕಮ್ಮಿ ಈಗ.

ಹೌದೌದು ಈ ಸಲ ನಮ್ಮ ಮನೆ ನಮ್ಮ ಮನೆಹತ್ರ ಕೋಲ ಉಂಟು ಪ್ರತಿವರ್ಷ ಬರ್ತಾ ಇದ್ದಿರಲ್ಲ ಈ ಸಲ ಬರ್ಲಿಕ್ಕಿಲ್ವ ನಿಮ್ಗೆ ಮಳೆಯಿಂದಾಗಿ. ನೋಡ್ಬೇಕು. ಈ ಸಲ doubt ಯೇ ಎಲ್ಲಿ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ಹ್ಮ ಆದ್ರೂ ಪ್ರತಿವರ್ಷ ಬರುವಂತದ್ದಲ್ಲ ನೀವು ಬಂದಿದ್ರೆ ತುಂಬ ಒಳ್ಳೇದಿತ್ತು ಹೋದ ವರ್ಷದ ಹಾಗೆ. ಬರುವ ಏನ್ ಬರ್ತಿವಿ try ಮಾಡ್ತೀವಿ ಇಲ್ಲ ಬರ್ಬೇಕೂಂತ ಆಸೆ ಇದೆ ಈ ಸಲವೂ ಆದ್ರೇ ನೋಡ್ಬೇಕ್ ಈತರ ಮಳೆ ಇದ್ದು ಏನೂಂತಾನೂ ಹೇಳಕ್ಕಾಗಲ್ಲ.

ರಜೆ ಸಿಕ್ಕುವಾಗ ಅಂದ್ರೇ ಒಂದ್ ಮೂರ್ನಾಲ್ಕು ದಿನ ಸಿಕ್ಕಿದ್ರೆ ಬರ್ಬೋದು ಒಂದ್ ಎರ್ಡ್ ದಿನಕ್ಕಾದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಅಲ್ಲಿಗ್ ಬರ್ತೀವಾ ಅಲ್ಲಿ weather change ಆಗುತ್ತೆ ಅಲ್ಲಿಂದ ಪುನ ಇಲ್ಲಿಗ್ ಬಂದ್ರೆ ಪುನ weather change ಆದ್ರೆ ಪುನ ಕಷ್ಟ ಕೆಲ್ಸ ಮಾಡೋಕ್ಕಾಗಲ್ಲ.

ಈಗಿನ ಪರಿಸ್ಥಿತಿಯಲ್ಲಿ ಈಗ ಎಂತ ಮಾಡುದಂತವೇ ಗೊತ್ತಾಗುದಿಲ್ಲ ಈಗ ಬರ್ತಾ ಬರ್ತಾ ಈಗ, ಈಗ ಅಂತೇಳಿದ್ರೆ ಮಳೆ ಬರುವ time ಅಲ್ಲ ಆದ್ರೂ ಮಳೆ ಬರ್ತಾ ಉಂಟು. ಈಗ full ಚಳಿ ಇರೋ time . ಹೌದೌದೌದು ಆದ್ರೆ ತೋಟಕ್ಕೆಲ್ಲ ಸ್ವಲ್ಪ ಒಳ್ಳೇದಾಗ್ತದೆ.

ನೀ~ ನೀರೆಲ್ಲ ಇದಾಗಿ ತೆಂಗಿನಮರಕ್ಕೆಲ್ಲ ಒಳ್ಳೇದಾಗ್ತದೆ ಆದ್ರೆ ಬೆಳೆಗಳಿಗೆಲ್ಲ ಭತ್ತ ಬೆಳೆವವರಿಗೆಲ್ಲ ತುಂಬಾ ಕಷ್ಟ ಎಲ್ಲ ಕೆಲವ್ ಕೆಲವ್ ಕಡೆಯೆಲ್ಲ late ಆಗಿ ಆಗಿ, ಸ್ವಲ್ಪ ಕಷ್ಟ ಆಗ್ತದೆ ಕೊಯ್ಲಿಕ್ಕೆಲ್ಲ ಬೆಳೆಯೆಲ್ಲ ಹಾಳಾಗ್ತದೆ. ಹ್ಮ ಹ್ಮ ಈವಾಗ ಜನ ಸಹ ಸಿಗುತ್ತ ಜನ ಸಿಗ್ತಾರಾ ಜನ ಇಲ್ಲ ಈ ಈಗ ಎಂತ ಹೇಳ್ತೀರಿ ನೀವು ಬಿಜಾಪುರದವರಿಗೆಲ್ಲ ನಮ್ಮ ಊರು foreign ಹಾಗೆ ಆಗಿದೆ ಯಾಕ್ ಹೇಳಿದ್ರೇ, ನಮ್ಮ ಇಲ್ಲಿ ಎಲ್ಲ show ಮಾಡುವವರೇ ಇರುದು ಎಲ್ಲ ಕೂತ್ಕೋಂಡು ಕಾಲ ಮೇಲೆ ಕಾಲ ಹಾಕಿ.

ಆ ತಿನ್~ ತಿನ್ಲಿಕ್ಕೆ ಇದು ಹೇಳಿದ್ರೆ ಅವರಿಗೀಗ foreign ಆಗೆ ಆಗಿದೆ ಎಲ್ಲ ಇಲ್ಲೇ ಬಂದು ಸೇರ್ಕೊಡಿದ್ದಾರೆ.

ಅವ್ರಿಗೊಂದು ಒಳ್ಳೇದಾಯ್ತು ಹಾಗಾಗಿ ಜನಕ್ಕೇನೂ problem ಇಲ್ಲ ಇಲ್ಲಿ.

ಆ ಬರ್ತಾರೆ ಹಣ ಹಣ ಒಂದು ಕೊಟ್ರೆ ಅವರಿಗೆ. ಸರಿ aunty ಒಂದು phone ಬರ್ತಾ ಇದೆ ಮಾಡ್ತೀನ್ ನಿಮ್ಗೆ ಒಂದ್ನಿಮಿಷ ಮಾಡ್ತೀನಿ. ಸರಿ ಸರಿ ಸರಿ ಆಯ್ತಾಯ್ತು bye bye .

ಹಾ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?

ನಾನು ಕೆಲಸ, ಕೆಲಸದಲ್ಲಿದ್ದೇನಲ್ಲ.

ಈಗ ಅಂದ್ರೆ, ನಾನು ಇಲ್ಲೇ ಒಂದು office ಕೆಲಸದಲ್ಲಿ ಸೇರ್ಕೊಂಡಿದ್ದೇನೆ.

ಹೌದು, ಈಗ ನಮ್ಗೆ ಊಟ ಆಗಿ ಆ ಒಂದು ವಿಶ್ರಾಂತಿ ಸಮಯ ಅಲ್ಲ.

So , ಆಗ ನಿನ್ನ ನೆನಪಾಯ್ತು ಅದಕ್ಕೆ phone ಮಾಡಿದ್ದು.

ಹಾ, ಊಟ ಆಯ್ತು. ನಿಮ್ದಾಯ್ತಾ? ಹಾ ನಂದುಸ ಆಯ್ತು, ಎಂತ ಇವತ್ತು ಪದಾರ್ಥ? ಪದಾರ್ಥ ನಮ್ಗೆ ಬಸಳೆ.

ನಂಗೇ ಬದನೆ.

ನೀವು ಹೇಗೆ ಬುತ್ತಿ ಕೊಂಡೋಗ್ತಿರಾ? ಹಾ ನಾನೂ ದಿನಾಲು ಬುತ್ತಿ ತಗೊಂಡ್ಹೋಗ್ತೇನೆ.

ನಾನು ಕೂಡ ಹಾಗೆ ಮಾಡುದು.

ಇಲ್ಲದಿದ್ರೆ ಹೊರಗಡೆಯಿಂದ ಯಾರು ಸುಮ್ಮನೆ. ಸುಮ್ನೆ ಖರ್ಚುಸ ಜಾಸ್ತಿ ಅಲ್ಲ ಈಗ.

ಮನೆಯಿಂದ ಕೊಂಡು ಹೋದ್ರೆ ಪರ್ವಾಗಿಲ್ಲ.

ಹಾ, ಆರೋಗ್ಯ ಅದೆ ಅದಕ್ಕೆಸ ಒಳ್ಳೆದು.

ಹ್ಮ್, ಮತ್ತೆ ಸಮಾಚಾರ ಎಲ್ಲಾ? ಸಮಾಚಾರ ಉಂಟು ಅದಕ್ಕೆ ನಿಮ್ಗೆ phone ಮಾಡಿದ್ದು ನಾನು.

ಎಂತಂದ್ರೆ, ಇನ್ನೊಂದು ನಾಡಿದ್ದು ಶನಿವಾರ ಮತ್ತೆ ಆದಿತ್ಯವಾರ ಚಿಕ್ಮಂಗ್ಳೂರ್ಗೆ ಒಂದು ಪ್ರವಾಸ ಇಟ್ಟಿದ್ದೇವೆ.

Chikmagalur, Chikmagalur ರಿಗೆ.

ಅಂದ್ರೆ ನಾವು degree ಯಲ್ಲಿದ್ದ friends ಇದ್ದಾರಲ್ಲ?

ಒಂದು ಐದು ಆರು ಜನ ನಮ್ದು gang ಇದೆ ಅಲ್ಲ?

ಅದೆ ನಾವು place ಎಲ್ಲಾ select ಮಾಡಿ ಇಟ್ಟಿದ್ದೇವೆ.

ಅದಕ್ಕೆ ನಿಮ್ಮನ್ನುಸ ಕರಿಯುವಾಂತ.

ನಾವು ಅದೇ ನಯನಾ, ಮತ್ತೆ ರಮ್ಯಾ, ಮತ್ತೆ ಪೂಜ ಎಲ್ಲ ಸೇರಿ ಒಂದು ಆರ್ ಜನ ಇದ್ದೇವೆ ನಾವು.

ಹಾ ಅದೆ ನಾನ್ ಅವರಿಗೆಸ ಹೇಳಿದ್ದೇನೆ, ನಿಮ್ಗೆ phone ಮಾಡಿ ನಾನ್ ಮಾತಾಡ್ತೇನೆ ಅಂತ ಹೇಳಿ.

ಹಾ ಹೌದು. ಇನ್ನೂ ಅವರಿಗೆ phone ಮಾಡಿ ಹೇಳ್ತೇನೆ ನೀವು ಬರ್ತೀರಿ ಅಂತ ಹೇಳಿ. ಚಿಕ್ಮಂಗ್ಳೂರಲ್ಲಿ ಅಷ್ಟ್ರಲ್ಲಿ ಯಾವುದೆಲ್ಲ place ಗೆಲ್ಲ? ಚಿಕ್ಮಂಗ್ಳೂರು ಅಂದ್ರೆ, ನಾನು ಈ ಮುಳ್ಳಯ್ಯನಗಿರಿ , ಬಾಬಾ ಬುಡನ್ ಗಿರಿ ಆತರ ಎಲ್ಲ ಇದೆ ಅಲ್ಲ?

ಹಾ, ಈಗ ಅಂದ್ರೆ ಚಳಿಗೆಸ ಒಳ್ಳೇ, ಅಂದ್ರೆ ಇದು ಪರಿಸರದ ನಮ್ಗೆ ವೀಕ್ಷಣೆಗೆಸ ಒಳ್ಳೆ ಸ್ಥಳ ಅದು, ಹೊಗ್ಬೋದು. ಹೌದು ಹೌದು, ಅದಕ್ಕೆ ನಾವು ಅದೇ ಸ್ಥಳ ಆಗ್ಬೋದಂತ ಹೇಳಿ ನಿಗದಿ ಮಾಡಿದ್ದು.

ಆಗ್ಬೋದು. ನಿನ್ನತ್ರ ಏನಾದ್ರು ಬೇರೆ ಉಂಟಾ, ಸ್ಥಳಗಳದ್ದೆನಾದ್ರೂ? ಸ್ಥಳ ಅಂದ್ರೆ, ನ ಈಗ ಅಲ್ಲಿಗೆ ದೇವರ ಮನೆ ಆಕಡೆ ಅಥ್ವ ಬೆಳಗಾವಿ ಆ ಇದೂ ಇಲ್ಲದ್ರೆ ಬಾದಾಮಿ, ಪಟ್ಟದಕಲ್ಲು.

ಆ ಆಕಡೆ ಎಲ್ಲಾ ಒಳ್ಳೆ ಅಂದ್ರೆ ಈಗ place ಗೆಲ್ಲ ಹೋಗ್ಬೋದು ನಾವು. ಅದೆ ಅದೆ, ಒಳ್ಳೆದು ಉಂಟು, ಆ ಅದಕ್ಕೆ ನಾವೂ ಈ ಬೇರೆ time ಅಲ್ಲಿಸ ಹೊಗ್ಬೋದು, ಆದ್ರೆ ನಾವ್ ಈಗ ಚಳಿಗಾಲ ಇರುವಾಗ ಈತರ ಪ್ರಕೃತಿ ಸೌಂದರ್ಯ ಇರುವ ಜಾಗಕ್ಕೆ ಹೋದ್ರೆ ಒಳ್ಳೆದಲ್ಲ. ಸರಿ ಆಗ್ಬೋದು ಚಿಕ್ಮಂಗ್ಳೂರಿಗೆ ನಾವು ನಿಗದಿ ಮಾಡಿದ್ದು.

ನಾನು ಖಂಡಿತ ಬರ್ತೇನೆ, ನಂಗೆ ಒಳ್ಳೆ ಖುಷಿ ಸಿಕ್ತದೊಂದು ನಿಮ್ಮನೆಲ್ಲ.

ಹೌದು, ಎಲ್ಲಾರ್ಸ ಒಮ್ಮೆ ಒಟ್ಟಿಗೆ ಸೇರುವಾಗಲ್ಲ ಖುಷಿ ಆಗ್ತದೆ.

ಆಯ್ತಾಯ್ತು ಬರ್ಬೇಕು.

ಅದೇನು ಅಂದ್ರೆ ಎರಡು ದಿವಸ ಮುಂಚೆ ನಾನ್ ನಿಮ್ಗೆ ಹೇಳ್ತೇನೆ ಇನ್ನೊಂದು ಸಲ call ಮಾಡಿ.

ಇದು ಎಲ್ಲಿ ಎಲ್ಲ ನಿಲ್ಬೇಕು bus ಗೆ ಅಂತ ಹೇಳಿ.

ಹಾ ಹಾಗಾದ್ರೆ ಸರಿ, ಹ ಸರಿ bye .

ಹ್ಮ್‌ ಆರಾಮ ಅದೇವ್ರಿ ನೀವ್ ಆರಾಮ ಅದೇರಿ? ಹಾ ನಾವು ಆರಾಮ ಅದೇವ ನೋಡ್ರಿ ಏನ ಕೆಲ್ಸಾ ಎಲ್ಲಾ ಆಯ್ತೆನ್ರಿ? ಹ್ಮ್‌ ಕೆಲ್ಸ ಆಯ್ತ ನೋಡ್ರಿ ನಿಮ್ದ್ರಿ? ಹಾ ನಮ್ದು ಕೆಲ್ಸಾ ಎಲ್ಲಾ ಮಾಡಾಕತ್ತಿದ್ದೂರಿ ಹಬ್ಬಾ ಜೋರ ಐತಿ ಏನ್ರಿ ಗಣಪತಿ ಹಬ್ಬಾ? ಹ್ಮ್‌ ಗಣಪತಿ ಹಬ್ಬ ಜೋರ್ರಿ ಮತ್ತ ಗ~ ಗಣೇಶ ಹಬ್ಬ ಯಾವಾಗ್ಲು ಜೋರ್ರಿ .

ಐದ್ ದಿವಸ್ರಿ ಐದ್ ದಿವಸ ಕುರಸ್ತೆವ್ರಿ . ಹಾ ನಮ ಮನ್ಯಾಗು ಐದ್ ದಿವಸ ಕುಂದರಸ್ತೆವ್ರಿ ಏನೇನ ಮಾಡ್ತೇರಿ first ನೇ ದಿವಸಕ್ಕ ಎಡಿಗದು ನೀವ? ನಾವು ಹಿಂದಿಂದಿನ ಗೌರಿ ಕುಡಸ್ತೇವ ರೀ ಗೌರಿ ತಂದ್ ರೀ ಮತ್ತ ಮದ್ವಿ ಮದ್ವಿ ಆದ ಹೆಣ್ಣ ಮಕ್ಳ ಇದ್ರ ಅವರ್ನು ಕರಸ್ತೆವ್ರಿ ಕರಿಸಿ ಗೌರಿ ಕೂರಿಸಿ ಗೌರಿ ಪೂಜೆ ಮಾಡಿ. ಮತ್ತ ಈಗೊಂದ ಐದ್ ಮಂದಿ ಮುತ್ತೈದೆಯರ್ನ ಕರದ ಬಾಗಿನಾನು ಕೊಡತೆವರಿ ಮದಲ ಇದ್ದಿದಿಲ್ಲರೀ ಇದೆಲ್ಲಾ ಒಬ್ಬೊಬ್ಬರ್ನ ನೋಡಿ ಒಬ್ಬೊಬ್ಬರ ಮಾಡೋದ ನಡದೈತಿ ಅಲ್ರಿ . ಗಣಪತಿನ ತುಗೊಂಡ ಬಂದ ದಿವಸ ಮುಂದ ಹಿಂಗ ಒಂದ ಚರಗಿದು ತುಂಬಿ ಇಟ್ಟ ಅದನ್ನ ಹಿಂಗ ಕಾಯಿ ಅದು ಕುಂದರ್ಸಿ . ಇಲ್ರಿ ನಾವ ಹಿಂದಿಂದ ದಿವಸ ಗೌರಿ ಕುಡಸೋದ್ರಿ ಹುಂನ್ರಿ ಗೌರಿ ಕೂಡಸಿ ಪೂಜೆ ಮಾಡಿ ಮತ್ತ ಆವತ್ತ ಎಲ್ಲಾ ಸ್ವಲ್ಪ ಕಡಬದು ಮಾಡ್ತೇವ್ರಿ . ಹಾ ಗೌರಿಗೆ ಕಡಬ ಮಾಡ್ತೇವ್ರಿ ನಾವ್ ಹ್ಮ್‌ ಗೌರಿಗ ಕಡಬ ಮಾಡಿರೀ ಮತ್ತ ಒಬ್ಬರಾತ ಒಬ್ಬರನ ಕರಿಬಹುದ್ರೀ ಕರಿತಾರ್ರಿ ಒಬ್ಬೊಬ್ಬರ ಮನ್ಯಾಗ ಒಬ್ಬೊಬ್ಬರ ಐದ ಮಂದಿನ್ನು ಕರಿತಾರ್ರಿ ಹಿಂಗ ಕರದು ಉಡಿ ತುಂಬಿ. ಅವ್ರಿಗೇನ್ರಾ ಸ್ವಲ್ಪ ತಟ್ಟಿ ಎನ್ರಾ ಬಾಗನಾ ಕೊಡೊದ ಇದ್ರ ಕೊಡ್ತೇವ್ರಿ ಇಲ್ಲಾ ಅಂದ್ರ ಉಡಿ ಮ್ಯಾಲ ಅಷ್ಟ ಕೊಡ್ತೇವ್ರಿ ಕೊಟ್ಟು ಹುಂ ಮರ್ನೆ ಮರ್ನೆ ದಿವಸ ಗಣೇಶ ಬರ್ತಾನ್ರಿ ಹ್ಮ್‌. ಗಣೇಶಿನ ಕುಂಡ್ರಿಸಿಂದ ಎಡಿಗೆ ಏನೇನ ಮಾಡ್ತೇರಿ ನಮ್ದು first ನೆ ದಿವಸ ಏನ ಮಾಡ್ತೇವ್ರಿ ನಾವ ಗೋದಿ ಹುಗ್ಗಿ ಮಾಡ್ತೇವ ಹ್ಮ್‌ ಗೋದಿ ಹುಗ್ಗಿ ಮಾಡ್ತೇವಿ ಎರ್ಡನೇ ದಿವಸ ಕರ್ದದ್ದಅಂದ್ರ ಮತ್ತ ಇದ. ಕರಿಗಡಬ ಮಾಡತೇವ್ರಿ ಹ್ಮ್‌ ಮೋದಕಾ ಶಾವಿಗಿ ಪಾಯಸಾ ಮಾಡಿ ಎಡಿ ಮಾಡತೇವ್ರಿ ಎರಡನೆ ವಾರಾ ಎರ್ಡನೆ ದಿವಸ ಇಲಿ ವಾರಾ ಮಾಡ್ತೇವ್ರಿ ಇಲಿ ವಾರಾ ಅಂತ ಮಾಡ್ತೇವ್ರಿ ನಾವ ಇಲಿ ಎನೋ. ಎರಡನೆ ದಿವಸ ಇಲಿ ವಾರಕ ಕರ್ದದ್ದ ಮಾಡ್ಬೇಕ ಅಲ್ರಿ ಬಜಿ ಮಾಡ್ತೇರಿ. ಹ್ಮ್‌ ಬಜಿ ಮಾಡ್ತೇವ್ರಿ ಬಜಿ ಮಾಡ್ಸಿ ಏನಾರಾ ಸ್ವಲ್ಪ ಶಿರಾ ಗಿರಾ ಹಿಂಗ ಕೇಸರಿ ಬಾತ ಅಂತಾರ ಅಲ್ರಿ ಈಗ ನಾವ ಶಿರಾನ ಅಂತೇವ್ರಿ ಹಂಗ ಮಾಡಿ ಹ್ಮ್‌ ಕರಿಗಡಬ ಇದ ಬಜಿ ಮಾಡಿ ಎಡಿ ಮಾಡಿ ನೈವೇದ್ಯ ಮಾಡ್ತೇವ್ರಿ. ಹ್ಮ್‌ ಮತ್ತ ಮೂರನೇ ದಿವಸ ಮತ್ತ ಒಂದ ತರಾ ನಾಲ್ಕನೇ ದಿವಸ ಒಂತರಾ ಏನಾರಾ ಮಾಡ್ತೇವ್ರಿ ಐದನೇ ದಿವಸ್ರಿ ಬಾಳ grand ನಮ್ದ ಹುನ್ರಿ ಐದನೇ ದಿವಸ ನಮ್ ಮನಿಗ ಅಷ್ಟಮಿನ ಅಷ್ಟಮಿ ಲಕ್ಷ್ಮೀ ಅಂತ ಹೇಳಿ. ಹ್ಮ್‌ ಹುನ್ರಿ ಗಣೇಶನ ಕಲ್ಸುದು ಇರ್ತೇತಿರೀ ಅಷ್ಟಮಿ ಲಕ್ಷ್ಮಿಗೆ ದೀಪಾ ಹಾಕ್ತೇವ್ರಿ ನಾವ್ ಐದ ದಿವಸ ದೀಪಾ ಹಾಕ್ತೇವ ರೀ ಹುನ್ರಿ ಆ ಲಕ್ಷ್ಮೀ ಬರ್ತಾಳ ಅಲ್ರಿ ಇವ್ನು ಗಣೇಶನ ಕಳಸ್ತೇವಿ ಅದಕ್ಕ ಕರಿಗಡಬ ಮಾಡ್ತೇವ್ರಿ. ಅಕಿಗೂ ದೇವಿಗು ಎಡಿ ಆಕ್ಕೇತಿ ಅಂತ ಹೇಳ್ರಿ ಕರಿಗಡಬ ಮಾಡಿ ಇಪ್ಪತ್ತೊಂದ ಕಡಬ ದೇವಿಗೆ ಎಡಿ ಮಾಡ್ಬೇಕ್ರಿ ನಾವ್ ಆವತ್ತ ಅದಕ್ಕ ಗಣೇಶನ ಮಾಡ್ತೇವ್ರಿ ಮಾಡಿ ಗಣೇಶನ ಬಾಳ ವಿಜೃಂಭಣೆಯಿಂದ ಕಳಸ್ತೇವ್ರಿ. ಗಣೇಶಂದ ಬಾಳ್ರಿ ನಮ ಮನೇಲಿ ಗಣೇಶನ ಹಬ್ಬದ್ದ್ರಿ ಚಂದ ಆಚರಸ್ತೆವ್ರಿ ನಾವು ಹುನ್ರಿ ಎಲ್ಲಾರು ಕೂಡತೇವರಿ ಹೆಣ್ಣ ಮಕ್ಳು ಅಳಿಯಂದ್ರು ಯಾರ ಮನ್ಯಾಗ ಮತ್ತ ನಮ ಸಂಬಂಧಿಕರ ಮನ್ಯಾಗ ಗಣೇಶನ ಕುಡಸುದಲ್ಲ ಅಲ್ರಿ ಅವ್ರೆಲ್ಲಾ ಬರ್ತಾರ ರೀ. ಹುನ್ರಿ ಬಂದು ಎಲ್ಲಾರು ಚಂದಗೆ ಎಲ್ಲಾರು ಕೂಡಿ ಗಣ ~ ಗಣಪ್ಪನ ಕಳ್ಸಾಕ ನಾವು ಕೆರಿ ತನಾ ರೀ ಕೆರ್ಯಾಗ ಕಳಸ್ತೇವ್ರಿ ಕೆರ್ಯಾಗ ಕಳಸ್ತೇವ್ರಿ ಕರಿಯೊಳಗ ಕೆರಿಯೊಳಗ. ವಿಸ ದೊಡ್ಡ ದೊಡ್ಡ ಕೆರಿ ಇರ್ತಾವ ಅಲ್ರಿ ಅಲ್ಲೇ ವಿಸರ್ಜನೆ ಮಾಡಿ ಬಿಡ್ತೇವ್ರಿ ಹುನ್ರಿ ಎಲ್ಲಾರು ಕೂಡಿ ಹೋಗಿರಿ ಪಟಾಕಿ ಹಾರಿಸ್ಕೊಂತ ಹೋಗಿರಿ ಚುರ್ಮರಿ ಹಿಂಗೆಲ್ಲಾ ದಾನಿ ತುಗೊಂಡ ಹೋಗಿರ್ತೇವ್ರಿ ಹುನ್ರಿ ತುಗೊಂಡ ಹೋಗಿ . ಆಯ್ತ ತುಗೋರಿ ಮತ್ತ ಮಾತಾಡೋನ ಅಂತ ನಂದು ಸ್ವಲ್ಪ ಕೆಲ್ಸ ಐತಿ ಹೊರಗ್ ಹೊಂಟೇನಿ.

ಹಾ ಸರಿ ಹಾ ಬರ್ರಿ. ಆಹ್ ಹ್ಮ್‌ ಬರ್ತಿವಿ ಹ್ಮ್‌ ಎನ್ ಮಾಡ್ತೀರಿ ಜಾತ್ರೆ special?

ಮನೆಲಿ ಎಲ್ಲಾ ಮಾಡಿ ಹೋಳ್ಗೆ ಅವೆಲ್ಲಾ ಮಾಡ್ತೀವಿ.

ಸಾಯಂಕಲಾ ಸಾಯಂಕಾಲ ತೇರ್ ನೋಡಲ್~ನೋಡಕ್ ಹೋಗ್ತೀವಿ.

ನೋಡಿ ಅಲ್ ಚೆನ್ನಾಗಿರತ್ತೆ.

ಮತ್ತೇ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಕೋಟೆ ಹತ್ರ ಕೋಟೆಮಲ್ಲೇಶ್ವರನ್ ಗುಡಿಯಲ್ಲಿ exhibition ಆ ಥರಾ ಎಲ್ಲಾ ಹಾಕ್ತಾರೆ ಅಲ್ಲಿ ಕೂಡ ಹೋಗ್ಬೋದು.

ಹಾ ಬರ್ತಿವಿ ಬರ್ತಿವಿ ನಮ್ಮೂರಲ್ಲೆನೂ ಮುಂದಿನ್ ತಿಂಗ್ಳು ಜಾತ್ರೆ ಇದೆ. ಹೌದಾ ಬರ್ತಿವಿ ಖಂಡಿತ.

ಅಲ್ಲಿ ಇಲ್ಲಿ ಊರ್ ದೇವತೆಗ್ ದೇವ್ರು ಅಂತ ಮಾಡ್ತರೆ.

ಹ್ಮ್ ಚೆನ್ನಾಗ್ ಆಗುತ್ತೆ ಸಾರೆ ಆಗುತ್ತೆ fifteen ಹದ್ನೈದು ವರ್ಷಕ್ಕೆ ಒಂದ್ ಸರ್ತಿ ಆಗತ್ತೆ.